ಮತ್ತು ಅನೇಕ ವ್ಯವಸ್ಥಿತವಾಗಿ ಮತ್ತು ಇದು ಜನರಿಗೆ ದಿನ ನಿತ್ಯವಾಗಿ ಜ್ಞಾನದ ಉತ್ಪತ್ತಿಯಾಗಿ ಇದು ಕನ್ವರ್ಟ್ ಆಗ್ತದೆ ಇಂಥ ಗ್ರಂಥಾಲಯಗಳು ತುಂಬಾ ಅವಶ್ಯಕವಾಗಿದ್ದಾವೆ.

ಈ ಜ ಜೆರಾಕ್ಸ್ ಕೂಡ ಇಲ್ಲಿ ಮಾಡ್ಕೊಬೋದು ಮತ್ತು ಈ ಬುಕ್ ಸ್ಟಾಲ್ ದಲ್ಲಿ ಅನೇಕ ಪುಸ್ತಕಗಳು ದೊರೆಯುತ್ತವೆ.

ಈ ಸ್ಮಾರಕವನ್ನು ಉಳಿಸಿಕೊಂಡಿದ್ದೇವೆ ಈ ಸ್ಮಾರಕಗಳು ಪ್ರವಾಸಿಗರ ತಾಣವಾಗಿದೆ ಇದು ಅತ್ಯಂತ ಸುಂದರವಾಗಿ ಕಾಣುತ್ತದೆ.

ಇದು ಇಂತಹ ಸಂದರ್ಭ ವು ಚೆನ್ನಾಗಿ ಈ ಗಾರ್ಡನ್ ನ್ನು ಕಾಣಬಹುದು.

ಇದು ಪಾರ್ಕ್ ಇದೆ. ಆ ಪಾರ್ಕ್ ನ ನಂತರ ಅತ್ಯಂತ ಆ ಸುಂದರವಾಗಿ ಕಾಡು ದತ್ತವಾಗಿ ಕಾಣುತ್ತದೆ.

ಇದು ಜನಸಾಮಾನ್ಯರಿಗಾಗಿ ಇದು ಮಾರ್ಕೆಟ್ ಆಗಿ ಕಾಣುತ್ತದೆ.